ನನಗೆ ಇದರೊಳಗೆ ಮದುವೆ ಅಂತ ಕಾಣ್ತಾ ಇದೆ.

ಇಲ್ಲಿ ನಾವು ಏನಾದರು ಹಮ್ ಕೈಯಲ್ಲಿ ಇಟ್ಟುಕೊಂಡು ಹೋದರೆ ಇಲ್ಲಿ ಇಪ್ಪತ್ತು ಪರ್ಸೆಂಟ್ ಡಿಸ್ಕೌಂಟ್ ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಎಲ್ಲವು ಸಿಗುತ್ತದೆ..

ಇದು ಯಾವೂರಲ್ಲಿ ಇಡೇ ಎಂದು ನನಗೆ ಗೊತ್ತಿಲ್ಲ.

ಇಲ್ಲಿ ನನಗೆ ಗವರ್ನಮೆಂಟ್ ಕೆ_ಎಸ್_ಆರ್_ಟಿ_ಸಿ ಬಸ್ ಕಾಣಿಸ್ತಾ ಇದೆ.